ಇದು ಒಂದು ಮಾರುಕಟ್ಟೆ ಅಂತ ಹೇಳಬಹುದು. ಅದೆ ರೀತಿಯಾಗಿ ಬಂಧನ್ ಬ್ಯಾಂಕ್ ಅಂತ ಇದೆ ಅದೆ ರೀತಿಯಾಗಿ ಹಲವಾರು ಬೈಕ್ ಗಳನ್ನು ಕಾಣಬಹುದು ಅದೆ ರೀತಿಯಾಗಿ--

ಅದು ಕೂಡ ಒಂದು ಹಲವಾರು ಇದು--

ಅದೇ ರೀತಿಯಾಗಿ ಎಷ್ಟು ಚನ್ನಾಗಿದೆ ಅಂದರೆ ನೋಡಿದರೆ ಮರ ಗಿಡಗಳು